ಮತ್ತು ಕಪ್ಪು ಮನ್ನಿಯ ಬನ್ ಗ್ಲಾಸ್ ಗಳನ್ನು ಹೊಂದಿ--

ವ್ಯಕ್ತಿಯು ಫೋನಿ ನಲ್ಲಿ ಮಾತನಾಡುತ್ತಿರುವನ್ನು ಕಾಣಬಹುದು.

ಇದರಲ್ಲಿ ಫೋನ್ ನಂಬರ್ ಕೊಡ ಕಾಣಿಸುತ್ತಿದೆ ಮೂರು ಜನ ವ್ಯಕ್ತಿಗಳನ್ನು ನೋಡಬಹುದು.

ಎಮ್ಮೆ ಮತ್ತು ಎಮ್ಮೆ ಕರುವಿನ ಚಿತ್ರವಾಗಿದ್ದು ಹೈನುಗಾರಿಕೆಯನ್ನು ಇಲ್ಲಿ ತೋರಿಸುತ್ತಿದೆ.

ಹಸುಗಳಿಗೆ ಹುಲ್ಲು ಹಾಕಿರುತ್ತಾರೆ ಅದ ಕಿವಿಗಳಲ್ಲಿ ಇನ್ಸೂರೆನ್ಸ್ ಫಲಕಗಳನ್ನು ನೋಡಬಹುದು.

ಒಂದು ಕೆಂಪು ಮತ್ತು ಒಂದು ಬಿಳಿಯ ಬಣ್ಣದ ಕಾರು ಗಳನ್ನು ನಾವಿಲ್ಲಿ ಕಾಣಬಹು--

ಕೆಂಪು ಬಣ್ಣದ ಪಟ್ಟಿಗಳಿವೆ ಮತ್ತು ಇದರಲ್ಲಿ ಒಂದು ಗಡಿಯಾರ ಕಾಣಿಸುತ್ತಿದೆ.

ಅಂಬೇಡ್ಕರ್ ಅವರ ಫೋಟೋಗಳು ನಾವು ನೋಡಬಹುದು ದೀಪ ಮತ್ತು ಫ್ಯಾನ್ಗ ಳಿವೆ.

ಮುಸ್ಲಿಂ ಬಾಂಧವರು ನಮಾಜ್ ಮಾಡಿ ಹೊರಬಂದಿರುವಂತೆ ಕಾಣಿಸುತ್ತಿ--

ಮತ್ತು ಇದರಲ್ಲಿ ಸಿ_ಸಿ_ಟಿ_ವಿ ಕ್ಯಾಮೆರಾ ಅಳವಡಿಸಿದಂತೆ ಕಾಣಿಸುತ್ತದೆ.

ಒಂದು ಬ್ಯಾನ್ ಕೂಡ ಇದೆ ಹಿಂದೆ ಇರುವ ಅಡಿಕೆ ಮರ ಇದೆ ದೊಡ್ಡ ದೊಡ್ಡ ಮರಗಳಿವೆ.

ಮತ್ತು ಇದು ನೀಲಿ ಬಣ್ಣ ಮತ್ತು ಹಳದಿ ಬಣ್ಣಗಳನ್ನು ಹೊಂದಿದೆ.

ಮತ್ತು ಕೆ_ಎಫ್_ಸಿ ಎನ್ನುವ ನಾಮಫಲವು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಿದೆ.

ಮತ್ತು ಎರ್ ಗಾಡಿಗಳು ಮ್ ಎರಡು ಮೂರು ಗಾಡಿಗಳು ರಸ್ತೆ ಪಕ್ಕದಲ್ಲಿದೆ.

ಮತ್ತು ದೀಪದ ಕಂಬಗಳನ್ನು ನಾವು ನೋಡಬಹುದು.

ಇದು ಒಂದು ದೇವಸ್ಥಾನದ ಕ ಹೊರಗಡೆ ಇರುವ ಚಿತ್ರವಾಗಿದ್ದು ದೇವರ ಕರಡು ಗಲ್ಲು ಒಂದು ನಾವು ಇಲ್ಲಿ ನೋಡಬಹುದು.